ಈ ಚಿತ್ತದಲ್ಲಿ ಇಬ್ಬ ಕೆಲವರು ವ್ಯಕ್ತಿಗಳನ್ನು ಕಾಣಬಹುದಾಗಿದೆ.

ಹಾಗು ಇದೊಂದು ದೊಡ್ಡವಾಗಿ ರೂಮ್ ರೀತಿ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಇದು ಒಂದು ಬ್ಯಾಂಕಿನಲ್ಲಿ ತೆಗೆದ ಚಿತ್ರವಾಗಿರಬಹುದು.

ಹಾಗೂ ಇದು ಯಾರ್ಡ್ಡು ಅಂತಸ್ತಿನ ಮನೆಯಾಗಿದೆ.

ಹಾಗೂ ಇದರಲ್ಲಿ ಬೇವಿನ ಗಿಡವನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಇದೊಂದು ಹಳೆದಾದ ಗುಡಿ ರೀತಿ ಕಾಣಬಹುದಾಗಿದೆ.

ಹಾಗೆ ಇಲ್ಲಿ ಒಂದು ದೊಡ್ಡವಾದ ಮನೆ ರೀತಿ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ದೊಡ್ಡವಾದ ಆಫೀಸ್ ಆಗಿರಬಹುದು.

ಈ ಚಿತ್ರದಲ್ಲಿ ಹಲವಾರು ರೂಲ್ ಗಳ ರೀತಿ ಕಾಣಬೋದಾಗಿದೆ.

ಇಲ್ಲಿ ಹಲ್ವಾರ್ ಐಸ್ ಕ್ರೀಮ್ ಗಳನ್ನು ಕೊಡಬೊದಾಗಿದೆ.

ಹಾಗು ಇದ್ರು ಮೇಲೆ ಪಟ್ಟಣ ಪಂಚಾಯಿತಿ ಭಾಗ್ಯನಗರ ಎಂದು ಬರೆಯಲಾಗಿದೆ.

ಈ ಚಿತ್ರದಲ್ಲಿ ಕೆಲವಿಷ್ಟು ವ್ಯಕ್ತಿಗಳನ್ನು ನಾವು ಕಾಣಬಹುದಾಗಿದೆ.

ಹಲವಾರು ಬೈಕ್ ಗಳನ್ನು ನಿಂತಿರುವುದನ್ನು ನಾವು ಕಾಣಬಹುದಾಗಿದೆ.